ಈ ಚಿತವು ಒಂದು ಪಾರ್ಕಿನ ಚಿತ್ರಣವಾಗಿದ್ದುಅಹ್ ಅಂದರೆ ಹಾರ್ಟ್ ಶೇಪ್ನ ಇಂದು ಪಟ್ಟಿ ಅಂತೆ ಕೂರಿಸಿ ಒಂದು ಹಾರ್ಟ್ ಸಿಂಬಲ್ ಅನ್ನು ಹಾಕ್ಕಿದ್ದಾರೆ.

ಒಂದು ಪಕ್ಕದಲ್ಲಿ ಇಟ್ಟಿಗೆಗಳನ್ನು ಇಟ್ಟಿದ್ದಾರೆ ಮತ್ತು ಸಿಮೆಂಟನ್ನು ಹಾಕಿ ಮತ್ತು ಕಬ್ಬಿಣವನ್ನ ಕಟ್ಟಿದ್ದಾರೆ. ಎಲ್ಲರು ಎಲ್ಲ ಕೆಲಸಗಾರರಾಗಿದ್ದರೆ ಇಂದು ಕನ್ಸ್ಟ್ರಕ್ಷನ್ ನಡೆಯುತ್ತಿದೆ.